ಸಾರ್ವಜನಿಕ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯ ಇಲ್ಲಿ ಎಲ್ಲ ತರದ ಬುಕ್ಸ್ ಎಲ್ಲ ಸಿಗತ್ತದ್ದೆ ಓದ್ಲಿಕ್ಕೆ.

ಕುಲಾಲ ಸಮುದಾಯ ಭವನ ಕುಲಾಲ ಸಮುದಾಯ ಭವನ ಇಲ್ಲಿ ಫಂಕ್ಷನ್ ಎಲ್ಲ ನಡೀತದೆ ಸಣ್ಣ ಸಣ್ಣ ಫಂಕ್ಷನ್ ದೊಡ್ಡದು ಇದೆ ಸಾಮಾನ್ಯರು ಸಿಂಪಲ್ ಲ್ಲಿ ಹೊ ಇದು ಮದುವೆ ಸಹ ಮಾಡಬಹುದು.

ಮತ್ತೆ ಸಂಜೆ ಹೊತ್ತು ಬೀಚ್ ಅಲ್ಲಿ ಹೋಗಿ ಒಂಥರಾ ಕುಂತ್ಕೊಂಡು ಕುಂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂಥರಾ ಖುಷಿ ಆಗ್ತದ್ದೆ ಅಲ ಆ ಟೈಮ್ ಒಂಥರಾ ಒಳ್ಳೇದು ಇರ್ತದ್ದೆ ರಿಲ್ಯಾಕ್ಸ್ ಮೊಮೆಂಟ್ ಅದೊಂದು.

ಭೂಮಿಕಾ ಟೆಕ್ಸ್ಟೈಲ್ಸ್ --

ಈ ಗವರ್ನಮೆಂಟ್ ಕಾಲೇಜ್ ಮಂಗಳೂರು.

ಎಕ್ಸ್ಟ್ರಾ ಫ್ಯಾಟ್ ನ ಬರ್ನ್ ಮಾಡ್ಲಿಕ್ಕೆ ಜಿಮ್ ಗೆ ಹೋಗ್ತಾಯಿದ್ದರೂ.

ಗೊಮ್ಮಟೇಶ್ವರ ಇದು ಜೈನ ಸಮುದಾಯಕ್ಕೆ ಸೇರಿರುವಂತದ್ದು ಎಲ್ಲ ಹೇ ಎಲ್ಲರು ಸಹ ಹೋಗ್ತಾರೆ ಅಲ್ಲಿ ಬೇ--